ಕರ್ನಾಟಕ ಸರ್ಕಾರದಿಂದ ಆಯೋ ಆಯೋಜಿತವಾಗಿರುವ ಜಿಲ್ಲಾ ವಿಮಾ ಕಛೇರಿ .

ಇಲ್ಲಿ ಒಬ್ಬ ಮನುಷ್ಯ ಆನೆಯ ಮೇಲೆ ನಿಂತು ಆನೆಯನ್ನು--

ಆ ಕೂದಲನ್ನು ಕತ್ತರಿಸುವ ಸಲುವಾಗಿ ಅವರು ಹಣವನ್ನು ಪಡೆಯುತ್ತಾರೆ.

ಹಾಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಇದು ಕಲ್ಲಿನ ಕಣಿವೆಗಳ ನಡುವೆಯಿಂದ ನೀರು ಹರಿದು ಬರುತ್ತಿದೆ .

ನಿರ್ಮಿಸಲಾಗಿದೆ ಜನರು ತಮ್ಮ ಕೈಗಳಿಂದ ಈ ದೆವಸ್ಥಾನವನ್ನು ನಿರ್ಮಿಸಿದ್ದಾರೆ ಹಾಗೆಯೆ ಜನರು ಇದನ್ನು ನೋಡಲು ತುಂಬಾ ದೂರದಿಂದ ಬರುತ್ತಾರೆ .